ಇದು ಕೂಡಾ ಒಂದು ದೇವಸ್ಥಾನ ಅಂತ ಹೇಳಬಹುದು ಯಾಕಂದರೆ ಇಲ್ಲಿ ಹಲವಾರು ರೀತಿಯ ಒಂದು ಒಂದು ರೀತಿಯಂತ ದೇವಸ್ತಾನದಲ್ಲಿರುವ ಒಂದು ಫೋಟೋ ಅದೆ ರೀತಿಯ ಇಲ್ಲಿ ದೊಡ್ಡ ದೊಡ್ಡ ದೇವರುಗಳನ್ನು ನೋಡಲು ಭಕ್ತಾದಿಗಳು ಬರುತಾರೆ.

ಏಕೆ ಅಂದ್ರೆ ಇಲ್ಲಿ ಅತಿಹೆಚ್ಚಾಗಿ ಬರುತಾರೆ ಏಕೆ ಅಂದ್ರೆ ಇದು ದೇವಸ್ಥಾನ ಇರೋದ್ರಿಂದ ಬರುತಾರೆ.

ಕಾರು ರಿಪೇರಿ ಮಾಡುವಂತ ಅಂಗಡಿಯನ್ನ ಶೋ ರೂಮ್ ಅಂತಲೂ ಕರೀತಾರೆ ಏಕೆ ಎಂದರೆ ಇಲ್ಲಿ ಕಾಜುಗಳಿಂದ ಬಾಗಿಲುಗಳನ್ನು ಮಾಡಿದೆ ಅದೇ ರೀತಿಯಾಗಿ ಮೂರು ಕಿಟಕಿಗಳು ಇವೆ.

ಇದು ಒಂದು ಹೋಟೆಲ್ ಅಂತ ಹೇಳಬಹುದು ಏಕೆಂದ್ರೆ ಇಲ್ಲಿ ಒ ಕುಳಿತುಕೊಂಡು ಊಟ ಮಾಡುತ್ತಿರುವ ಒಬ್ಬಕಿ ಒಬ್ಬ ಬಾಲಕಿಯನ್ನು ನಾವು ಕಾಣುತ್ತೆವೆ ಅದೆ ರಿತಿಯಾಗಿ ಇಲ್ಲಿ --

ಇದು ಕೂಡ ಒಂದು ಫ್ಲೇವರಲ್ಲಿ ಎವರಿಡೆ ಅಂತ ಹೇಳಬಹುದು ಒಂದು ಚಿಕ್ಕ ಹೊಟೆಲ ಅಂತ ಹೆಳಬಹುದು ಏಕೆಂದರಿಲ್ಲಿ ಚಿಕ್ಕಚಿಕ್ಕ ಒಂದು ಮನುಷ್ಯಗಳು ಮಾಡಲು ಬರುತ್ತಾರೆ ಅದೆರಿತಿಯಗಿ ಎರಡು ಚೆರಗಳು .

ಪ್ರಪ್ರಥಮವಾಗಿ ಇದು ಒಂದು ಡ್ಯಾಮ್ ಅಂತ ಹೇಳಬಹುದು ಏಕೆಂದರೆ ಇಲ್ಲಿ ಹಲವಾರು ರೀತಿ ದೊಡ್ದ ದೊಡ್ದ ಕಟ್ಟಡಗಳು ಹಾಗು ನೀರಿನ ಹೊಂಡೆಗಳು --

ಇದು ಒಂದು ಸ್ಟಂಬ ಅಂತ ಹೇಳಬಹುದು ಏಕಂದರೆ ನೋಡಿದರೆ ಅದೇರೀತಿ ಕಾಣುತ್ತಿದೆ ಹಲವಾರು ಜನರು ಇಲ್ಲಿ ಭೇಟಿಗಾಗಿ ಬರ್ತಾರೆ ಅದೆ ರಿತಿಯಾಗಿ ದೊಡ್ಡದೊಡ್ಡ ಮರಗಳು ಸಹಿತ --

ಈ ಬಾವಚಿತ್ರದಲ್ಲಿ ನಾವು ಕಾಣಬಹುದು ಅದೆ ರೀತಿಯಾಗಿ ಹೂ ಹಣ್ಣುಗಳನ್ನು ನಾವು ಕಾಣಬಹುದೆಂದು ಈ ಚಿತ್ರದಲ್ಲಿ ವಿವರಿಸಿದ್ದೇವೆ.

ಇದು ಒಂದು ಚಿಕ್ಕ ಡ್ಯಾಮ್ ಅಂತ ಹೇಳಬಹುದು ಏಕೆಂದ್ರೆ ಇಲ್ಲಿ ಮೂರು ಅಥವಾ ನಾಲ್ಕು ಗೇಟ ನಿಂದ ಕೂಡಿರುವಂತಹ ಒಂದು ಡ್ಯಾಮ್ ಇದು ಇಲ್ಲಿ ಹಲವಾರು ರೀತಿಯ ಟಿಎಂಸಿ ಗಳಿಂದ ನೀರನ್ನು ಬಿಡುತ್ತಾರೆ ಇದೆ ರೀತಿಯಾಗಿ ಮರಗಳು --

ಅತಿ ಎತ್ತರವಾದಂಹ ಕಟ್ಟಡ ಎಂದಲು ಸಹಿತ ಹೇಳಬಹುದಾಗಿದೆ ಏಕೆಂದರೆ ಇಲ್ಲಿ ಹಲವಾರು ಜನರು ಇಲ್ಲಿ ನಿಂತಿದ್ದಾರೆ ಅದೆ ರಿತಿಯಾಗಿ ಬೆ ಬೆಳಕನ್ನು ಸಹಿತ ನಾವು ನೊಡಬಹುದಾಗಿದೆ .

ಯಾಕೆಂದ್ರೆ ನೀರಿನ ಪ್ರಬಾವ ಮಿತಿಯಾಗಿ ಅದರಿಂದ ಆದ ಕಟ್ಟಡ ತುಂಬಿ ತುಳುಕುತ್ತಿದೆ ಅದರಿಂದ ಆದ್ದರಿಂದ ಇದನ್ನು ಪ್ರಕೃತಿಯ ನಿಯಮ ಅಂತಲೂ ಕರೆಯಲಾಗಿದೆ.

ಇದು ಕೂಡ ಒಂದು ದೊಡ್ಡ ಬಾಯಿಲರ್ ಅಂತ ಹೇಳಬಹುದು ಯಾಕಂದರೆ ಇಲ್ಲಿ ರಸ್ತೆಯ ಮೆಲೆ ನಿಂತುಕೊಂಡು ನೊಡಿದರೆ ಇದು ಬಾಯಿಲರ್‌ ಎಂದು ಕಾಣತ್ತದೆ ಹಾಗೆ ಅದರ ಪಕ್ಕದಲ್ಲಿ ನಂದಿನಿ ಹಾಲು --

ಯಾಕೆ ಅಂದರೆ ಇದು ಒಂದು ಬಿಲ್ಡಿಂಗ್ ಇರುವ ಒಂದು ಕಾಫಿ ಸ್ಟೇ ಅಂತ ಹೇಳಬಹುದು .ಕಾಫಿ ಬಾರ್ ಅಂಡ್ ಕೂಲ್ ಅಂತ ಇಲ್ಲಿ ಬೋರ್ಡ್ ಮೇಲೆ ಇದೆ.